ಮದುವೇ ಸಮಾರಂಭದ ಮದುವೇ ಸಮಾರಂಭದ ಪಾರ್ಟಿ ಹಾಲ್ ಆಗಿರುತ್ತದೆ ಆ ಪಾರ್ಟಿ ಹಾಲ್ ನಲ್ಲಿ ಎಲ್ಲರು ಪಾರ್ಟಿ ಹಾಲ್ ಮಾಡಿ ಪಾರ್ಟಿ ಹಾಲ್ನಲ್ಲಿ ಹೋಗಿ ಎಲ್ಲ ಸುಂದರವಾದ ಕಾರ್ಯಕ್ರಮ ಸುಂದರವಾದ ಕಾರ್ಯಕ್ರಮಗಳನ್ನು ಮಾಡುತ್ತಾರೆ --

ಆಹ್ಹ್ ಮೈಸೂರಿನ ರೆಸ್ಟೋರೆಂಟ್ ನಲ್ಲಿ ಅದು ನೋಡಲು ಅದ್ಭುತವಾಗಿರುತ್ತ ಅದ್ಭುತವಾಗಿರುತ್ತದೆ ಒಳ್ಳೆ ಸರ್ವಿಸ ಗಳನ್ನು ಕೊಡುತ್ತಾ ಒಳ್ಳೆ ಸರ್ವಿಸ್ ಅನ್ನು ಕೊಡುತ್ತಾ ಇರ್ತಾರೆ ಎಲ್ಲರೂ ಪ್ರತಿಯೊಬ್ಬರು ಎಣ್ಣೆ ಕುಡಿಯಲು ಆಹ್ ಡ್ರಿಂಕ್ಸ್ --

ಯೇಸು ಕ್ರಿಸ್ತನ ಶಿಲುಬೆ ಯೇಸು ಕ್ರಿಸ್ತನ ಶಿಲುಬೆಯಾಗಿರುತ್ತದೆ. ಯೇಸು ಕ್ರಿಸ್ತನ ಶಿಲುಬೆಯಾಗುತ್ತದೆ ಯೇಸು ಕ್ರಿಸ್ತನ ಎಲ್ಲಾ ದರ್ಶನ ಪಡೆಯು--

ಮೈಸೂರಿನ ಸ್ಕೂಲಿನಲ್ಲಿ ಮಕ್ಕಳು ಓಡುತಿದ್ದರೆ ಮತ್ತೆ ಸ್ಕೂಲಿನ ಒಳಗಡೆ ಎಲ್ಲರೂ ಟೀ ಕುಡಿತಾಇದರೆ ಮುಖ್ಯೋಪಾಧ್ಯಾಯರು ಸ್ವೀಟನ್ನು ಕೊಡುತ್ತಾ ಇದ್ದಾರೆ.